ಎಲ್ಲ ಥರದ ದೇವಿಗಳು ನಿಂತಿದ್ದಾರೆ ಏನು ರೂಪ ಎಷ್ಟು ಚಂದ ರೂಪಗಳು ಇದ್ದಾವೆ ಆಂ ಇಲ್ಲಿ ನೋಡು ಎಷ್ಟು ಬೇರೆ ಬೇರೆ ಥ ಥರದ ದೇವಿ ರಾಕ್ಷಸ ಗ್ರಹಣ ಎಲ್ಲ .

ಇಲ್ಲಿ ಒಂದು ಗುಲಾಬಿ ಕಲರ್ ಬಿಲ್ಡಿಂಗ್ ಇದೆ ಈ ಬಿಲ್ಡಿಂಗ್ ಮುಂದೆ ಇಲ್ಲಿ ಚಿತ್ರಗಳನ್ನು ರಚಿಸಿದ್ದಾರೆ ಎಲ್ಲ ಥಲದ ಬೇರೆ ಬೇರೆ ರೀತಿಯ ಚಿತ್ರವನ್ನು ಧರಿಸಿ ಆ ಆಮೇಲೆ ಆಬ ಆ ಬಲಗಡೆ ಒಂದು ದೊಡ್ಡ ಗಿಡ್ಯೆ ಗಿಡ ಕುಡ ಇದೆ.

ಎಲ್ಲ ಕೂಡ ಈ ಈ ಅಂಗಡಿದಲ್ಲಿ ಸಿಗುತ್ತದೆ ಕ್ಯಾಲ್ಕುಲೇಟರ್ ಬುಕ್ ಎಲ್ಲಗಳು ಸಿಗುತ್ತದೆ.